ಇದೊಂದು ಮಾರ್ಕೆಟ್ ಚಿತ್ರ ಇದು ಧನ್ಯದ ಅಂಗಡಿ.

ಈ ಚಿತ್ರ ಬಂದ್ಬಿಟ್ಟು ಗಿಳಿಗಳಿದವೆ ವಿವಿಧ ಪ್ರಭೇದ ವಿವಿಧ ತಳಿಯ ಗಿಳಿಗಳು ಇರುವಂತದ್ದು ಇದು.

ಇದು ಬಂದ್ಬಿಟ್ಟು ಯಾವುದೋ ಒಂದು ದೇವಸ್ಥಾನ ಇರಬೇಕು ದೇವಾಲಯ ಇಲ್ಲಿ ಹುಡುಗರೆಲ್ಲ ಕುತ್ಕೊಂಡೆಲ್ಲ ಮಾತಾಡ್ತಿದ್ದಾರೆ ಅಲ್ಲಿ ಬಾಗಿಲಲ್ಲಿ ಎಲ್ಲಿ ಡೆಕೋರೇಷನ್ ಮಾಡಿದರೆ.

ಇದ್ಯಾವುದೋ ಒಂದು ಕಾಲೇಜ್ ಕೊಠಡಿಯ ಫೋಟೋ ಕ್ಲಾಸ್ ರೂಮ್ ಫೋಟೋ .

ಇಲ್ಲಿ ಯಾವುದೋ ಒಂದು ಕೆರೆಯ ನೋಟ ಕೆರೆ ತುಂಬಾ ವಿಶಾಲವಾಗಿದೆ ಕೆರೆಯಲ್ಲಿ ಯಾವುದೇ ಈ ಕಡೆ ಆ ಕಡೆ ಇಲ್ಲ.

ಈ ಚಿತ್ರ ಬಂದು ಯಾವುದೋ ಒಂದು ಕಟ್ಟೆಯ ಅಥವಾ ನೀರು ನಿಂತಿರುವಂತ ಜಾಗ.

ಈ ಚಿತ್ರದಲ್ಲಿ ಒಂದು ಕಟ್ಟಡ ಕಾಣ್ತಾ ಇದೆ. ಇಲ್ಲಿ ಒಂದು ಮರ ಇದೆ ಒಂದು ಲೈಟ್ ಕಂಬ ಇದೆ ಹಾಗು ಗಸಗಸೆ ಗಿಡ ಇದೆ.

ಇಲ್ಲೊಂದು ಸ್ಕೂಟಿ ಇದೆ. ಒಳಗಡೆ ಯಾರೋ ಇಬ್ಬರು ವ್ಯಕ್ತಿಗಳು ಸಂಭಾಷಣೆ ನಡೆಸುತ್ತಾ ಇದ್ದಾರೆ.

ಇದು ಬಂದ್ಬಿಟ್ಟು ಇದು ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಇದು ಇದು ಬ್ರಿಟಿಷರ ಕಾಲದಲ್ಲಿ ಯಾವ್ದೋ ರಾಜರು ಮಹಾರಾಜರು ಕಾಲದಲ್ಲಿ ಕಟ್ಸಿ--

ಇದು ಬಂದ್ಬಿಟ್ಟು ಯಾವುದೋ ಒಂದು ಸುರಂಗ ಇದೆ. ಈ ರಾ ಹಳೇ ಕಾಲದಲ್ಲಿ ರಾಜರು ಮಹಾರಾಜರು ತಮ್ಮ ಅರಮನೆಯಿಂದ--

ತುಂಬಾ ಮರಗಳು ಕಾಣಸ್ತಾ ಇದ್ದಾವೆ ಆಮೇಲೆ ಸೋಲಾರ್ ಲೈಟ್ ಕಂಬಯಿದೆ. ನೋಡಕ್ ಚೆನ್ನಾಗಿದೆ ಪಾರ್ಕು .

ಇದರಲ್ಲಿ ಕಮಾನುಗಳು ಕಾಣ್ತಾ ಇದ್ದಾವೆ. ಹಳೆ ಕಾಲದ ಕಟ್ಟಡ ಇದು ನೋಡೋದುಕ್ಕೆ ತುಂಬಾ ಸುಂದರವಾಗಿದೆ.